ಕೆಂಪು ಮಣ್ಣು ಕೂಡ ಕಾಣಿಸ್ತಾ ಇದೆ ಹಾಗೆ ಹುಳ್ಳು ಕೂಡ ಕಾಣಿಸ್ತಾ ಇದೆ ಹಾಗೆ ಒಂದು ಟವರ್ ಕಾಣಿಸ್ತಾ ಇದೆ ಹಾಗೆ ಒಂದು ಟ್ಯಾಂಕ್ ನೀರಿನ ಟ್ಯಾಂಕ್ ಕಾಣಿಸ್ತಾಯಿದೆ ಹಾಗೆ ಸ್ತಂಭ ಕೂಡ ಕಾಣಿಸ್ತಾಯಿದಾವೆ.

ಅಪಾರ್ಟ್ಮೆಂಟ್ಸ್ ನ ಒಂದು ದೊಡ್ಡು ಬಿಲ್ಡಿಂಗ್ ಇದೆ.

ಗಿಡಗಳಿದ್ದಾವೆ ಹಾಗೆ ಕಾರೊಂದು ಇದೆ ಒಂದು ಶೆಡ್ ಇದೆ.

ಹಾಗೆ ಪೂಜಾ ಸಾಮಗ್ರಿ ಎಲ್ಲಾ ಅ ಕೆಳಗಡೆ ಇಟ್ಟಿದ್ದಾರೆ ಅಂತ ಕೂಡ ಹೇಳಬಹುದು.

ಆಕಾಶ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಮೋಡ ಕಾಣಿಸ್ತಾ ಇದೆ ಕಲ್ಲುಗಳು ಕಾಣಿಸ್ತಾ ಇದಾವೆ.

ಫೋಟೋ ವನ್ನು ನೋಡೊದಾದರೆ ಇದು ಒಂದು ರಾತ್ರಿ ವೇಳೆ ತೆಗೆದಿರುವಂತಹ ರೆಸಾರ್ಟ್ ಅಂತ ಹೇಳ್ಬೋದು.

ಫ್ಯಾನ್ ಗಳ್ ನೋಡ್ಬೋದು ಹಾಗೆ ಲೈಟ್ ಗಳು ಹಾಗೆ--

ಈ ಮೊಬೈಲ್ ಶಾಪ್ ಶೇಲ್ಲುಗಳಲ್ಲಿ ಫೋನ್ ಕವರ್ಸು ಫೋನ್ ಚಾರ್ಜಸ್ ಗಳನ್ನು ಇಟ್ಟಿದ್ದಾರೆ ಅಂತ ಹೇಳಬಹುದು.

ಹಾಗೆ ಕೆಳಗೂ ಆ ವ್ಯಕ್ತಿಗಳು ಅಲ್ ಕೂತ್ಕೋಂತಿದ್ದಾರೆ ಅಂತ ಕೂಡ ಹೇಳ್ಬಹುದ್--

ಈ ಫೋಟೋ ವನ್ನು ನೋಡೋದಾದ್ರಾ ಇದೊಂದು ಸ್ಟೋನ್ ಗಳ ಶಾಪ್ ಅಂತ ಹೇಳಬಹುದು.